ಒಂದು ಸೌಲಭ್ಯ ಅಂತಾದ್ರ ಪೆಟ್ರೋಲ್ ಡೀಸೆಲ್ ಸಿಗ್ಬಹುದು ಯಾಕಂದ್ರ ಹೆಚ್ಚಿನ ಜನಸಂಖ್ಯೆ ಹೆಚ್ಚಿನ ಜನಸಂಖ್ಯೆ ಒಳಗೆ ವಾಹನ ಚಲಯ್ಸ್ತಾರೆ ಅಂತಂದ್ರ --

ಅದಕ್ಕ ಮೂಲ ಕಾರಣ ಪೆಟ್ರೋಲ್ ಪಂಪ್ ಇರತೈತಿ ಆಮೇಲೆ ವಾಯು ಮಾಲಿನ್ಯ ಪರಿಸರ ಮಾಲಿನ್ಯ ಆಗುವುದಕ್ಕೆ ಪೆಟ್ರೋಲ್ ಪಂಪ್ ಎ ಕಾರಣ ಇದರಿಂದ ಉಪಯೋಗ ಇದೆ.

ಹಮ್ಮ್ ಹಣ್ಣಿನ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಈ ಹಣ್ಣು ಅಂತಂದ್ರ ನಮಗೆ ದೇಹಕ್ಕೆ ಎಷ್ಟು ಉಪಯುಕ್ತ ವಾಗೈತಿ ಅಂದ್ರೆ ಆಹ್ಹ್--

ಆಹ್ಹ್ ಸ್ಲೀಪಿಂಗ್ ಕೋಚ್ ಅಂತ ಇರ್ತದೆ ಸ್ಲೀಪಿಂಗ್ ಕೋಚ್ ಅಲ್ಲಿ ಮನಿಕಂಡ್ ಹೋಗ್ಬಹುದು ಸೇಮ್ ನಮ್ಮ ಮನೆಯಲ್ಲಿ ಮಲಗಿದ ಹಾಗೆ ಇರುತ್ತದೆ.

ಇದರಿಂದ ಎಲ್ಲ ನಮ್ಮ ಭಾರತ ದೇಶದಲ್ಲಿ ಅದು ಅವತ್ತೊಂದಿನ ಹಬ್ಬ ಅಂತಾನೆ ಹೇಳ್ಬಹುದು ಅವತ್ತಿನ ತಾರೀಕು ನಮ್ಮೆಲ್ಲರಿಗೂ ಶುಭ .

ಆನೆ ಅಂತಂದ್ರೆ ಇದಕ್ಕೆ ನಾಲ್ಕು ಕಾಲು ಒಂದು ಸೊಂಡಿಲು ಎರಡು ಕೋರೆಗಳ ಹಲ್ಲು ಇರುತ್ತದೆ ಇದು ಒಂತರ ದೈತ್ಯ ಆಕಾರದಲ್ಲಿರುತ್ತದೆ .

ಸೆಂಟ್ರಿಂಗ್ ಸೆಂಟ್ರಿಂಗ್ ಅಂದರೆ ಬಾರ್ಬೆಂಡಿಂಗ್ ಅಂತ ಅರ್ಥ. ಬಾರ್ಬೆಂಡಿಂಗ್ ಅಂದರೆ ಕಬ್ಬಿಣ ಜೊತೆ ಕೆಲಸ ಮಾಡುವುದು.

ಕಬ್ಬಿಣ ಎಂದರೆ ಮನೆ ಕಟ್ಟಲು ಕಟ್ಟಡವನ್ನು ನಿರ್ಮಾಣ ಮಾಡಲು ಬ್ರಹತ್ ಗಾತ್ರದ ಕಟ್ಟಡ ನಿರ್ಮಾಣಕ್ಕೆ ಉಪಯುಕ್ತವಾದಂತಹದ್ದು.

ಒಂದು ದೇವರ ಮೇಲೆ ಅಪಾರವಾದಂತಹ ಭಕ್ತಿ ಎಂದರೆ ಅದು ಸಾಯಿಬಾಬ.

ಹಾಗೆ ನಾವು ಗಾಳಿಯನ್ನು ಸಹ ಉಪಯೋಗಿಸುತ್ತೇವೆ.

ನಮ್ಮ ಭಾರತದಲ್ಲಿ ಅತಿಯಾಗಿ ಹೆಚ್ಚು ಬಳಸುವುದು ಏನೆಂದರೆ ಅದು ಟ್ರೈನ್ .

ಪೋಸ್ಟರ್ ಮಾಸ್ಟರ್ ಪೋಸ್ಟ್ ಮಾಸ್ಟರ್ ಜನರಲ್ ಅಂದರೆ --

ಶಿವನ ಗುಡಿ ಶಿವನ ಗುಡಿ ಎಂದರೆ ನಾವು ಭಕ್ತಿ ಇಂದ ಗುಡಿಗೆ ಅಂದರೆ ದೇವಸ್ಥಾನಕ್ಕೆ ತೆರಳಿ --

ಹೂವುಗಳಲ್ಲಿ ನಾನಾ ರೀತಿಯ ಹೂವುಗಳಿವೆ. ಅದರಲ್ಲಿ ಸುಗಂಧಿತವಾದಂತಹ ಹೂವುಗಳು ಹಾಗು ಪುಷ್ಪ ಬರಿತ ಹೂವುಗಳು ಇವೆ.

ವಿದ್ಯಾರ್ಥಿಯ ಬಟ್ಟೆಗಳು ಹಾಳಾಗದಿರಲಿ ಹಾಗು ಅವರ ವ್ ಮನೋ ವ್ಯಾತಿ ಸ್ವಲ್ಪ ಮೇಲೆ ಇರಲಿ ಎಂಬ ಆಸೆಗಾಗಿ --

ಬೆಂಚ್ಗಳನ್ನು ಇವಾಗ ಹಾಕಿದ್ದಾರೆ ಬೆಂಚ್ಗಳು ಓದಲು ಬರೆಯಲು ತುಂಬ ಅವಶ್ಯಕತವಾಗಿದೆ.

ಮಸಾಜ್ ಮಸಾಜ್ ಎಂದರೆ ನಮ್ಮ ಬೋಡಿಯ ನೋವುಗಳನ್ನು ಹಾಗು --

ತಮ್ಮ ದೇಹದ ಒಂದು ನೋವುಗಳೆಲ್ಲ ಆರಾಮದಾಯಕವಾಗಿರುತ್ತದೆ.

ಪ್ರಮುಖವಾದದ್ದು ಒಂದು ಕಬ್ಬಿಣ ಅಂತಾನೆ ಹೇಳಬಹುದು ಕಬ್ಬಿಣದಿಂದ ಸಿಮೆಂಟ್ ಹಿಡಿಯುತ್ತದೆ ಇದರಿಂದ ಕಟ್ಟಡ ಬಲಿಷ್ಠವಾಗುತ್ತದೆ.

ಆಮೇಲೆ ಹಚ್ಚ ಹಸಿರು ಗಿಡ ಇರ್ತವೆ ಆಮೇಲೆ ಸಾಯಂಕಾಲ ಹೊತ್ತು ಬೆಳ್ಳಿಗ್ಗೆ ಹೊತ್ತು ವಾಕಿಂಗ್ ಮಾಡಲು ಸ್ಥಳ ಇರ್ತದೆ.

ಅಪಾಯಿಂಟ್ಮೆಂಟಅಅ ಅಪಾಯಿಂಟ್ಮೆಂಟ್ಸ್ ಅಂತಂದ್ರೆ ಇದ್ರ ಒಳಗಡೆ ನಾವು ವಾಸ ವಾಗಿರ್ತಕ್ಕಂತಹ ಸ್ಥಳ ರೆಂಟಿಗ್ ತಕೋಬಹುದು ನಾವೂ ಒಂದ್ ಮನೆಯಿಂದ ಇನ್ನೊಂದ್ ಮನೆಗ್ ಹೋಗ್ತೇವಲ್ಲ --

ಜನರಲ್ ಮಾರ್ಕೆಟ್ ಮಾರ್ಕೆಟ್ ಅಂತಂದ್ರ ನಾವು ವರಂತ ವಾರ ಸಂತೆಯನ್ನ ಮಾಡ್ತೀವಿ.

ಇಲ್ಲಿ ಎಗ್ಗ್ರಿಸ ಇಲ್ಲಿ ಏನೇ ತಿನ್ಬೇಕತದ್ರು ಈರುಳ್ಳಿ ಪ್ರಮುಖವಾಗಿ ಮುಖ್ಯ ಪಾತ್ರದಲ್ಲಿ ವಹಿ --

ಒಂದು ಯಾವುದೊ ಉರ್ನಲ್ಲಿ ಇರ್ತವೆ ಯಾವುದೊ ಊರಲ್ಲಿ ಪಂಸೆಟ್ ಇರುತ್ತೆ ಆಹ್ಹ್ ಪಂಸೆಟ್ ಗೆ--

ಆಹ್ಹ್ ಒಂತರ ಕಳೆ ಬರ್ಬೇಕು ಅಂತಂದ್ರ ಪೈಂಟರ್ ರಿಂತ ಮಾತ್ರ.